ನನಗೆ ಬಂದಂತಹ ಪಿಚ್ಚರು ಇದೊಂದು ಮಸೀದಿಯ ಕಟ್ಟಡವಾಗಿದೆ ಈ ಮಸೀದಿಯಲ್ಲಿ ಸುತ್ತಲೂ ಕರೆಂಟ್ ವಯರಿನಿಂದ ಲೈಟಿಂಗ್ಸ್ ನ್ನು ಮಾಡಿದ್ದಾರೆ.

ನನಗೆ ಬದಂಥ ಚಿತ್ರದಲ್ಲಿ ಒಂದು ಬಿಲ್ಡಿಂಗ್ ಕಾಣಿಸುತ್ತಿದೆ ಆ ಬಿಲ್ಡಿಂಗ್ ನಲ್ಲಿ ಅನೇಕ ಕಿಟಕಿಗಳು ಸಹ ಕಾಣಿಸುತ್ತಿದೆ ಮತ್ತೆ ಅದರ ಸುತ್ತ ಗಿಡ ಮರ ಮತ್ತು ಟ್ರ್ಯಾಕ್ಟರ್ ಬೈಕ್ ಕಾರುಗಳು ನಿಂತಿವೆ.

ನನಗೆ ಬಂದಂಥ ಚಿತ್ರದಲ್ಲಿ ಇದೊಂದು ಸಣ್ಣ ದೇವ. ಈ ದೇವನ್ನು ಪೂಜೆ ನಡೆಯು. ಮತ್ ಇಲ್ಲಿ ಭಕ್ತಾದಿಗಳು ಉಊ --

ನನಗೆ ಬಂದ ಅಂತ ಚಿತ್ರದಲ್ಲಿ ಇದು ಒಂದು ನೋಡಲು ಬಹಳ ಚೆನ್ನಾಗಿ ಕಾಣಸ್ತದೆ ಮತ್ತೆ ಇಲ್ಲಿ ಪರ್ಪಲ್‌ ವೈಟ್‌ ಎಲ್ಲೋ ಕಲರ್‌ಯಿಂದ ಇದನ್ನು ಡೆಕೋರೇಶನ್‌

ನನಗೆ ಬಂದಂಥ ಪಿಕ್ಚರ್ ನಲ್ಲಿ ಇಲ್ಲಿ ಮೂರೂ ನಾಲ್ಕ್ ಐದು ವಿಗ್ರಹಗಳು ಇದ್ದವೇ ಆ ವಿಗ್ರಹದ ದೇವರಿಗೆ ತಾಮ್ರದ ಪಾತ್ರೆಗಳನ್ನು ಇಟ್ಟಿದ್ದಾರೆ ಮತ್ತೆ ಕೆಳಗೆ ಒಂದು --

ತಾರಕಗಳು ತರಕಾರಿಗಳು ಫ್ರೆಶ್ ಎಂದು ಕಾಣಿಸುತ್ತವೆ ಮತ್ತೆ ಇಲ್ಲಿ ಒಬ್ಬರು ತರಕಾರಿಯನ್ನು ಕೊಳ್ಳುತ್ತಿದ್ದಾರೆ ಮತ್ತೆ ಇಲ್ಲಿ ಬಾಳೆ ಹಣ್ಣನ್ನು ಸಹ ಇಟ್ಟಿದ್ದಾರೆ.

ತುಂಬಾ ಕೊಳಚೆ ಆಗಿದೆ ಈ ನೀರು ನೋಡಲು ಸಹ ಹಾಗಾಗಿ ಅಷ್ಟು ಕಷ್ಟದಲ್ಲಿ ಆ ನೀರು ಕಾಣಿಸ್ತಿದೆ ಮತ್ತು ಈ ನೀರು ಬಣ್ಣವು ಬಿಳಿ ಬಣ್ಣದಲ್ಲಿ --

ನನಗೆ ಕಾಣಿಸುತ್ತಿರುವ ಚಿತ್ರದಲ್ಲಿ ಇದೊಂದು ಅಂಗಡಿ ಆಗಿದೆ ಈ ಅಂಗಡಿಯಲ್ಲಿ ಅನೇಕ ಕುರ್ಚಿಗಳು ಬಾಳೆಹಣ್ಣು ಮತ್ತೆ .

ತರಕಾರಿಗಳು ಸಹ ಇದ್ದವೇ ಮತ್ತೆ ಇಲ್ಲಿ ಒಂದು ತೆಂಗಿನಕಾಯಿಯನ್ನು ಎದುರುಗಡೆ ಹಾ ಹಾಕಿದ್ದಾರೆ ಮತ್ತು ಇಲ್ಲಿ ಎರಡು ಬುಟ್ಟಿಗಳನ್ನೂ ಇಟ್ಟಿದದ್ದಾರೆ ಅದು ಖಾಲೀ ಆಗಿದೆ ಮತ್ತೆ ಇಲಿ ಒಂದು ದೊಡ್ಡ ಬೋರ್ಡ್ ಅನ್ನು ಹಾಕಿದ್ದಾರೆ.

ಆ ಆ ಉದ್ದನೆಯನ್ನು ಹಾಕಿದ್ದಾರೆ ಮತ್ತೆ ಇಲ್ಲಿ ಎರಡು ತಂತಿಗಳನ್ನು ಕೆಳಗೆ ಎಳೆದಿದ್ದಾರೆ ಮತ್ತು ನೀರು ಕೂಡ ಪ್ರಶಾಂತವಾಗಿ ಕಾಣಿಸುತ್ತಿದೆ .